ಹಾಗು ಅಹ್ ಜೈನ ಧರ್ಮ ದ ಒಂದು --

ಯೋಗದಿಂದನು ಯೋಗದಿಂದ ಆರೋಗ್ಯ ಕೂಡ ಉತ್ತಮವಾಗುತ್ತದೆ ]>.

ಈ ಚಿತ್ರ ಮೂಡಬಿದ್ರೆಯ ಸಾವಿರ ಕಂಬ ಬಸವಿ ಆಗಿದು ಇದು ಒಂದು ಪ್ರವಾಸಿಗರ ತಾಣವಾಗಿದೆ .

ಇವರೆಲ್ಲಾ ನೀಲಿ ಕಲ್ಲುಗಳು ಬರುತ್ತಾರೆ ಹಾಗೆ ಹರಕೆ ತಿನಿಸುಗಳಲ್ಲಿ ಕೂಡ--

ಇಲ್ಲಿ ಯಾವು ಅಹ್ ಯಾವ ಹೋಟೆಲ್ ಅಲ್ಲಿ ಯಾವ ಕೋಣ ಕತಂಬರುತ್ತದೆ.

ಖುಷಿ ಕೊಡುತ್ತದೆ ಈ ಜಾರಬಂಡಿ ಹಾಗೆ ಅವರ ತಮ್ಮ .

ಹಾಗು ಅದು ವೋಯಲ್ಟಿಯಿಂದ ನೀರ್ ಕುಡಿಯಲು ಹನಿ .